ಪಕ್ಕದಲ್ಲಿ ಕೂತಿರುವ ವ್ಯಕ್ತಿ ಹಾಲಿನ ಪ್ರಮಾಣವನ್ನು ಬರೆಯುತ್ತಾ ಕೂತಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ಒಂದು ದೊಡ್ಡವಾದ ಟೈಲ್ಸ್‌ ಕಾರ್ಖಾನೆ ಆ ಟೈಲ್ಸ್‌ ಕಾರ್ಖಾನೆ ಹತ್ತಿರ ಇಬ್ಬರು ಮಂದಿ ಒಂದು ದೊಡ್ಡದಾದ ಟೈಲ್ಸ್‌ನ್ನು ಎತ್ತಲು ಪ್ರಯತ್ನಿಸುತ್ತಿದ್ದಾರೆ.

ಮತ್ತೆ ಇಬ್ಬರು ವ್ಯಕ್ತಿ ಹಿಂದೆ ಇರುವ ಟೈಲ್ಸ್‌ನ್ನು ಎತ್ತುತ್ತಿದ್ದಾರೆ. ಅಲ್ಲಿ ಒಬ್ಬ ವ್ಯಕ್ತಿ ಮೊಬೈಲ್‌ನ್ನು ನೋಡುತ್ತಿದ್ದಾರೆ.

ಇಲ್ಲಿ ಒಬ್ಬ ಮಹಿಳಾ ಇನ್ನೊಬ್ಬ ಮಹಿಳೆ ಆಗ್ತೀರಾ ನಾನು ಸ್ವರ್ಣ ಕಸ ಹಾಗೂ ಶುಷ್ಕ ಕಸವನ್ನು ಹದ ಮಾಡಿದೀನಿ ಎಂದು ಹೇಳುತ್ತಿದ್ದಾರೆ.

ಇಲ್ಲಿ ಈ ಮಂದಿಗಳು ತನ್ನ ಹಣವನ್ನು ಎ.ಟಿ.ಎಂ. ಇಂದ ತೆಗೆಯಲು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ಬಹಳಷ್ಟು ರಾಜಸ್ತಾನಿ ಹೆಂಗಸರು ಪೂಜೆ ಮಾಡಲು ಒಂದು ದೊಡ್ಡವಾದ ಕೆರೆ ಹತ್ರ ಬಂದಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ಮಕ್ಕಳ ಶಿಕ್ಷಣ ಇಲ್ಲಿ ಬಹಳಷ್ಟು ಮಕ್ಕಳು ರೋಡ್ ಸೈಡ್ನಲ್ಲಿ ಟಾರ್ಪಲ್ ಯನ್ನು ಹಾಕಿಕೊಂಡು--

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ಒಂದು ಚರ್ಚ್. ಆ ಚರ್ಚಿನಲ್ಲಿ ಯೇಸು ಅವರ ಮೂರ್ತಿಯನ್ನು ಇಟ್ಟಿದ್ದಾರೆ. ಆ ಮೂರ್ತಿ ಯನ್ನು ನೋಡಲು ಬಹಳಷ್ಟು ಜನ ಬಂದಿದ್ದಾರೆ.

ಹಾಗೂ ಅಲ್ಲಿ ಒಬ್ಬ ವ್ಯಕ್ತಿ ಪುಸ್ತಕವನ್ನು ಇಟ್ಟುಕೊಂಡು ಹಾಡನ್ನು ಹಾಡುತ್ತಾ ಅಥವಾ ಭಾಷಣವನ್ನು ಕೊಡುತ್ತಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿ ಆ ಮೋಟಾರ್ ಕಾರನ್ನ ನೀರಿನಿಂದ ತೊಳಿತಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ಎರಡು ವೈದ್ಯರು ಒಂದು ರೋಗ್ಯನಿಗೆ--

ಈ ಚಿತ್ರದಲ್ಲಿ ನಮಗೆ ಕಂಡು ಬರುವುದು ಒಂದು ಸ್ಪರ್ಧೆ ಇಲ್ಲಿ ಒಂದು ಸ್ಪರ್ಧೆಯನ್ನು ನಡೆಸುತ್ತಿದ್ದಾರೆ ಇಲ್ಲಿ ವೇದಿಕೆ ಮೇಲೆ ಗಣೇಶ ಪಾರ್ವತಿ --

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ಒಬ್ಬ ವ್ಯಕ್ತಿ ಒಂದು ಅಂಗಡಿಯಲ್ಲಿ ತನ್ನ ಫೋಟೋವನ್ನು ತೆಗೆಸಿದ್ದಾರೆ ಅವರು ನೇರಳೆ ಬಣ್ಣದ ಶರ್ಟ್ ಅನ್ನು ಧರಿಸಿದ್ದಾರೆ.

ಈ ಚಿತ್ರದಲ್ಲಿ ನಮಗೆ ಕಂಡುಬರುವುದು ಒಂದು ದೊಡ್ಡವಾದ ಮೇಳೆ. ಈ ಮೇಲೆ ಎಲ್ಲಿ ವಿಧ ವಿಧಗಳ ತೂಗಾಟಗಳು ಇದೆ ಹಾಗೂ ಒಂದು ಐಸ್ ಕ್ರೀಮ್ ಶಾಪು ಇದೆ.

ಕೆಲವಷ್ಟು ಮಹಿಳೆಯರು ನಿತ್ತಿದ್ದಾರೆ ಹಾಗೂ ಕೆಲವು ಮಹಿಳೆಯರು ಪೂಜೆ ಮಾಡಲಿ ಕೆಳಗೆ ಕೂತಿದ್ದಾರೆ.